ಇಲ್ಲಿ ಬಹಳಷ್ಟು ಜನರಿಗೆ ಉಪಯೋಗವಾಗುವಂತೆ .]

ಬಹುತೇಕ ಜನರಿಗೆ ಉಪಯುಕ್ತ ಆಗುವಂತ ಒಂದು ಬ್ಯಾಂಕ್ ಅಂತ ಪರಿಗಣಿಸಲಾಗುತ್ತಿದೆ ಇದು ಬಹಳಷ್ಟು ಜನರು ಹಣವನ್ನು ಬಿಡಿಸಲು ಹಣವನ್ನು ತೆಗೆದುಕೊಳ್ಳುಕ್ಕಾಗಿ ಬಹಳ ಉಪಯುಕ್ತ ವಾಗಿರುವಂತಹ ಬ್ಯಾಂಕು ಎಂದು ಹೇಳಬಹುದು.

ಇಲ್ಲಿ ಒಂದು ದೇವಸ್ಥಾನ ಎಂದು ಪರಿಗಣಿಸಲಾಗುತದೆ ಇಲ್ಲಿ ಯಾವುದೇ ತರಹದ ತ್ಯಾಜ್ಯ ವಸ್ತುಗಳು ಇಲ್ಲ ಬಹುತೇಕ ಜನರಿಗೆ ಉಪಯುಕ್ತವಾದ ಒಂದು ದೇವಸ್ಥಾನ ಇದೆ.

ಬಹಳಷ್ಟು ಜನಗಳು ಇಂತಹ ಒಂದು ಫಂಕ್ಷನ್ಗಳಲ್ಲಿ ಆ ಫೋಟೋ ತೆಗೆದುಕೊಂಡ್ರೆ ಬಹಳ ಸುಂದರವಾಗಿ ಬರುತ್ತೆವೆ ಎಂದು ಹ್ಮ್ಮ್ ತೆಗೆದುಕೊಳ್ಳುತ್ತಾರೆ. ಆಮೇಲೆ ಹಲವಾರು ಜನರು --

ರಿಸೆಪ್ಶನ್ ಗೆ ಡೆಕೋರೇಷನ್ ಮಾಡುತಿರುವಂತಹ ಒಂದು ದೃಶ್ಯ --